ಬಿಳಿ ಮೋಡ ಅಂತ ಹೇಳತರೆ ಆಥರ ಕಾಣಸ್ತಾ ಇದೆ. ಸೊ ಇದು ಒಂದು ಬಿಲ್ಡಿಂಗ್ ಎರಡು ಬಿಲ್ಡಿಂಗ್ ಗಳಿದ್ದಾವೆ. ಬಿಲ್ಡಿಂಗ್ ಮದ್ಯ--

ಕ್ರಿಸ್ಮಸ್ ಟ್ರೀ ಕ್ರಿಸ್ಮಸ್ ಟೈಮ್ ಅಲ್ಲಿ ತುಂಬಾ ಯೂಸ್ ಮಾಡತ್ತರೆ ಸೊ ಅದಕೆಲ್ಲಾ ಒಂದು ಲೈಟಿಂಗ್ಸ್ ಹಾಕಿದ್ದಾರೆ.

ದ್ವಾರಬಾಗಲಿಂದ ಅಹ್ ಒಳಗೆ ಹೋಗುವಂತದ್ದು ಇಲ್ಲಿ ಬೆಟ್ಟ ಗುಡ್ಡಗಳ ಅಹ್ ಮೇಲೆ ಇದೆ. ಅಲ್ಲೆಲ್ಲಾ ಮರಗೋಲ್ಲೆಲ್ಲ ಕಾನಾ ಮೆಟ್ಟಲಾಗಲ್ಲೆಲ್ಲ ಕಾನಾ. ಸೊ ಬೀಳಿ ಕಲರ್ ದು ಇದು ಒಂದು ಮೊಘುಲ್ರ ಶೈಲಿ ಅಲ್ಲಿ ಇರವಂತೂ.